ಕಟ್ಟಡಗಳನ್ನು ಮತ್ತೆ ದೇವಸ್ಥಾನಗಳನ್ನು ಎಲ್ಲದನ್ನು ಕೆತ್ತನೆ ಮಾಡಿದ್ದಾರಾ ಅವೆಲ್ಲ ಸಿಟಿ ಒಳ್ಗಡೆ ಹೇಗೆರ್ತೈತೋ ಹಂಗೆಲ್ಲಾ ಮಾಡಿದ್ದಾರೆ ಅದೊಂತರ--

ಆಗಿನ್ ಕಾಲದಲ್ಲಿ ರಾಮ ಲಕ್ಷ್ಮಣ ಅವ್ರೆಲ್ಲ ಬಹಳ ಯೂಸ್ ಮಾಡ್ತಿದ್ರು.

ಇದ್ರಲ್ಲಿ ನೋಡಿದ್ರೆ ಗಿನ ಇಲ್ಲಿ ಎಲ್ಲಾ ಗಿಣಿಗಳು ಇದ್ದವೇ ಅವು ಗಿಣಿಗಳು ಎಲ್ಲಾ ನೋಡತಾ ಇದ್ರೆ ಮನ್ಸಿಗೆ ಏನೋ ಸಮಾದಾನಾ ಅನ್ಸುತ್ತೆ ಅವು ಕೂಗಿದ್ರೆ ಗಿನ ನಮಗೆಏನು ಸಮಾಧಾನ ಅನ್ಸುತ್ತೆ.

ಮತ್ ಯಾವದೇ ಉರಿಗಾಗಲಿ ಬೇಗ ಹೋಗ್ಬಹುದು ಅಲ್ಲಿ ಇದ್ರೆ ಗಿನ ಬಟ್ ಮಿಡ್ಲ್ ಏರಿಯಾ --

ನಾವು ರಿಯಲ್ ಆಗಿ ಬಹಳ ನೋಡೋಕ್ ಆಗಲ್ಲ ಯಾಕಂದ್ರೆ ಈಗ ನಾವೆಲ್ಲ ಇರೋದು ಹಳ್ಳಿ ಊರಲ್ಲಿ ಇರೋದ್ರಿಂದ ನಾವು ನೋಡೋಕ್ ಆಗಲ್ಲ ಬಟ್ ಬಳ್ಳಾರಿಯಲ್ಲಿ ಇದ್ದಿವಿ ನಾವು--

ಅಲ್ಲೆಲ್ಲ ಕಷ್ಟಡಾಬಲ್ ಇಟ್ಕೊಂಡು ಮಾಡ್ತಿದಾರೆ ನಮ್ ಅಪ್ಪನು ಅಷ್ಟೇ ನಮ್ನ ಹಾಸ್ಟೆಲ್ ಗೆ ಬಿಟ್ ಬರ್ಬೇಕಾದ್ರೆ ಗಿನ--